C ನಲ್ಲಿ ಕನ್ಸ್ಟ್ರಕ್ಟರ್ಸ್ ಆಂಡ್ ಡಿಸ್ಟ್ರಕ್ಟರ್ಸ್ ಕನ್ಸ್ಟ್ರಕ್ಟರ್ಸ್ ಮತ್ತು ಡಿಸ್ಟ್ರಕ್ಟರ್ಸ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಕನ್ಸ್ಟ್ರಕ್ಟರ್ಸ್ ಕನ್ಸ್ಟ್ರಕ್ಟರ್ಸ್ ನ ಪ್ರಕಾರಗಳು ಹಾಗೂ ಡಿಸ್ಟ್ರಕ್ಟರ್ಸ್ ಗಳನ್ನು ನಾವು ಕಲಿಯುವೆವು ಇದನ್ನು ನಾವು ಕೆಲವು ಉದಾಹರಣೆಗಳ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ವರ್ಷನ್ 1110 ಎನ್ನುವ ಆಪರೇಟಿಂಗ್ ಸಿಸ್ಟಮ್ g ಕಂಪೈಲರ್ ವರ್ಷನ್ 461 ಗಳನ್ನು ನಾನು ಬಳಸುತ್ತಿದ್ದೇನೆ
ಕನ್ಸ್ಟ್ರಕ್ಟರ್ಸ್ ಎನ್ನುವುದರ ಪರಿಚಯದೊಂದಿಗೆ ನಾವು ಆರಂಭಿಸೋಣ
ಕನ್ಸ್ಟ್ರಕ್ಟರ್ ಎನ್ನುವುದು ಒಂದು ಮೆಂಬರ್ ಫಂಕ್ಶನ್ ಆಗಿದೆ
ಇದಕ್ಕೆ ಕ್ಲಾಸ್ ನ ಹೆಸರೇ ಇರುತ್ತದೆ
ಕನ್ಸ್ಟ್ರಕ್ಟರ್ಸ್ ವ್ಯಾಲ್ಯೂಗಳನ್ನು ರಿಟರ್ನ್ ಮಾಡಲು ಸಾಧ್ಯವಿಲ್ಲ
ಇದು ಒಂದು ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದಾಗ ತಾನಾಗಿಯೇ ಕರೆಯಲ್ಪಡುತ್ತದೆ
ಕನ್ಸ್ಟ್ರಕ್ಟರ್ಸ್ ನಲ್ಲಿಯ ವಿಧಗಳು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಕಾಪಿ ಕನ್ಸ್ಟ್ರಕ್ಟರ್ಸ್ ಮತ್ತು ಡೀಫಾಲ್ಟ್ ಕನ್ಸ್ಟ್ರಕ್ಟರ್ಸ್ ಎಂದು ಇರುತ್ತದೆ
ನಾವು ಡಿಸ್ಟ್ರಕ್ಟರ್ಸ್ ನೆಡೆಗೆ ನಡೆಯೋಣ
ಡಿಸ್ಟ್ರಕ್ಟರ್ಸ್ ಮೆಮೊರಿಯನ್ನು ಡೀಅಲೊಕೇಟ್ ಮಾಡಲು ಬಳಸಲ್ಪಡುತ್ತವೆ
ಒಂದು ಒಬ್ಜೆಕ್ಟ್ ಅನ್ನು ನಾಶ ಡಿಸ್ಟ್ರಾಯ್ ಮಾಡಿದಾಗ ಇವುಗಳು ಕರೆಯಲ್ಪಡುತ್ತವೆ
ಡಿಸ್ಟ್ರಕ್ಟರ್ ಎನ್ನುವುದು ಆರ್ಗ್ಯುಮೆಂಟುಗಳನ್ನು ತೆಗೆದುಕೊಳ್ಳುವದಿಲ್ಲ ಮತ್ತು ರಿಟರ್ನ್ ಟೈಪ್ ಗಳನ್ನು ಹೊಂದಿಲ್ಲ
ಕನ್ಸ್ಟ್ರಕ್ಟರ್ಸ್ ಮತ್ತು ಡಿಸ್ಟ್ರಕ್ಟರ್ಸ್ ನ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ ಅದನ್ನು ತೆರೆಯುತ್ತೇನೆ
ನಮ್ಮ ಫೈಲ್ ನೇಮ್ ಕಾನ್ಸ್ ಹೈಫನ್ ಡೆಸ್ಟ್ ಡಾಟ್ ಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ನಾವು ಈ ಪ್ರೋಗ್ರಾಂನಲ್ಲಿ ಕನ್ಸ್ಟ್ರಕ್ಟರ್ ಅನ್ನು ಬಳಸಿ ಎರಡು ಸಂಖ್ಯೆಗಳ ಸಂಕಲನವನ್ನು ಮಾಡಿ ತೋರಿಸುವೆವು
ನಾನು ಕೋಡ್ ಅನ್ನು ಈಗ ವಿವರಿಸುತ್ತೇನೆ
ಇದು ಐಯೋಸ್ಟ್ರೀಮ್ ಎನ್ನುವ ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸಿದ್ದೇವೆ
ಆಮೇಲೆ ನಾವು ಅಡಿಷನ್ ಎನ್ನುವ ಕ್ಲಾಸ್ ಅನ್ನು ಹೊಂದಿದ್ದೇವೆ
a ಮತ್ತು ಬ್ ಇವುಗಳು ಇಂಟೀಜರ್ ವೇರಿಯಬಲ್ ಗಳಾಗಿವೆ
ಇವುಗಳು ಅಡಿಷನ್ ಎನ್ನುವ ಕ್ಲಾಸ್ ನ ಪ್ರೈವೇಟ್ ಮೆಂಬರ್ ಗಳಾಗಿವೆ
ಇಲ್ಲಿ ನಾವು ಈ ಪಬ್ಲಿಕ್ ಎನ್ನುವ ಸ್ಪೆಸಿಫೈಯರನ್ನು ಹೊಂದಿದ್ದೇವೆ
ಆಮೇಲೆ ಅಡಿಷನ್ ಎನ್ನುವ ಕನ್ಸ್ಟ್ರಕ್ಟರ್ ಅನ್ನು ಹೊಂದಿದ್ದೇವೆ
ಈ ಕನ್ಸ್ಟ್ರಕ್ಟರ್ನ ಹೆಸರು ಕ್ಲಾಸ್ನ ಹೆಸರೇ ಆಗಿರುತ್ತದೆ
ನಾವು ಇಲ್ಲಿ ಎರಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ
ಈಗ ನಾವು ಡಿಸ್ಟ್ರಕ್ಟರ್ ಎನ್ನುವುದನ್ನು ಡಿಫೈನ್ ಮಾಡಿದ್ದೇವೆ
ಇದಕ್ಕಾಗಿ ನಾವು ಡಿಸ್ಟ್ರಕ್ಟರ್ ನ ಹೆಸರಿನ ಹಿಂದೆ ಟಿಲ್ಡ್ ಚಿಹ್ನೆಯನ್ನು ಬಳಸುತ್ತೇವೆ
ಇದು ಅಡ್ ಎನ್ನುವ ಪಬ್ಲಿಕ್ ಫಂಕ್ಶನ್ ಆಗಿದೆ
ಇದು a ಮತ್ತು b ಗಳ ಮೊತ್ತವನ್ನು ರಿಟರ್ನ್ ಮಾಡುತ್ತದೆ
ಇಲ್ಲಿ ನಾವು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ ಎನ್ನುವುದನ್ನು ಬಳಸಿ ಕನ್ಸ್ಟ್ರಕ್ಟರನ್ನು ಆಕ್ಸೆಸ್ ಮಾಡುತ್ತೇವೆ
a ಮತ್ತು b ಗಳು ಪ್ರೈವೇಟ್ ಮೆಂಬರ್ ಗಳಾಗಿವೆ
ಪ್ರೈವೇಟ್ ಮೆಂಬರ್ ಗಳನ್ನು ಆಕ್ಸೆಸ್ ಮಾಡಲು ನಾವು x ಮತ್ತು y ಗಳನ್ನು ಬಳಸುತ್ತೇವೆ
ಆಮೇಲೆ ನಾವು ಡಿಸ್ಟ್ರಕ್ಟರನ್ನು ಆಕ್ಸೆಸ್ ಮಾಡುತ್ತೇವೆ
ಇದರಲ್ಲಿ ನಾವು ಮೆಮೊರಿ ಡೀಲೋಕೇಶನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ನಾವು ಅಡಿಷನ್ ಎನ್ನುವ ಕ್ಲಾಸ್ ನಲ್ಲಿ ಒಬಿಜೆ ಎನ್ನುವ ಒಂದು ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ
ಆಮೇಲೆ ನಾವು 3 ಮತ್ತು 4 ಈ ಎರಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡುತ್ತೇವೆ
3 ಅನ್ನು x ನಲ್ಲಿ ಹಾಗೂ 4 ಅನ್ನು y ನಲ್ಲಿ ಸ್ಟೋರ್ ಮಾಡಲಾಗುವದು
a ದ ವ್ಯಾಲ್ಯೂ 3 ಮತ್ತು b ದ ವ್ಯಾಲ್ಯೂ 4 ಆಗಿದೆ ಎಂದು ಇದರ ಅರ್ಥ
ಆರ್ಗ್ಯುಮೆಂಟುಗಳನ್ನು ಹೊಂದಿದ ಕನ್ಸ್ಟ್ರಕ್ಟರನ್ನು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಎಂದು ಕರೆಯಲಾಗುತ್ತದೆ
ಆದ್ದರಿಂದ ಇದೊಂದು ಪ್ರಮಿಟರೈಜ್ಡ್ ಕನ್ಸ್ಟ್ರಕ್ಟರ್ ಆಗಿದೆ
ಇಲ್ಲಿ ಒಬಿಜೆ ಎನ್ನುವ ಒಬ್ಜೆಕ್ಟ್ಅನ್ನು ಬಳಸಿ ನಾವು ಅಡ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಮತ್ತು ನಾವು ಮೊತ್ತವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಪ್ರೊಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಕಾನ್ಸ್ ಹೈಫನ್ ಡೆಸ್ಟ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಕಾನ್ಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
cons ಡಾಟ್ ಸ್ಲ್ಯಾಷ್ ಕಾನ್ಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ಸುಮ್ ಇಸ್ 7 ಮತ್ತು ಮೆಮೊರಿ ಡೀಲೋಕೇಶನ್ ಎಂದು ತೋರಿಸಲ್ಪಡುತ್ತದೆ
ಈಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್ ಎನ್ನುವುದರ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಮ್ಮ ಪ್ರೋಗ್ರಾಂಗೆ ಹಿಂದಿರುಗಿರಿ
ನಾನು ಕೋಡನ್ನು ಈಗಾಗಲೇ ಟೈಪ್ ಮಾಡಿದ್ದೇನೆ
ನಮ್ಮ ಫೈಲ್ ನ ಹೆಸರು ಡಿಫಾಲ್ಟ್ ಡಾಟ್ ಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ಒಂದು ವೇಳೆ ಕನ್ಸ್ಟ್ರಕ್ಟರನ್ನು ಕ್ಲಾಸ್ ನಲ್ಲಿ ಡಿಕ್ಲೇರ್ ಮಾಡಿರದಿದ್ದರೆ ಆಗ ಕಂಪೈಲರ್ ಕ್ಲಾಸ್ ಗಾಗಿ ಒಂದು ಡೀಫಾಲ್ಟ್ ಕನ್ಸ್ಟ್ರಕ್ಟರನ್ನು ಊಹಿಸುತ್ತದೆ
ನಾನು ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಐಯೋಸ್ಟ್ರೀಮ್ ಎನ್ನುವ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸಿದ್ದೇವೆ
ಆಮೇಲೆ ನಾವು ಸಬ್ಟ್ರಾಕ್ಷನ್ ಎನ್ನುವ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಆಮೇಲೆ ನಾವು ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಲಾದ a ಮತ್ತು b ಇವುಗಳನ್ನು ಹೊಂದಿದ್ದೇವೆ
ಇಲ್ಲಿ ಸಬ್ ಎನ್ನುವ ಫಂಕ್ಶನ್ ಇರುತ್ತದೆ
ಇಂಟ್ a ಮತ್ತು ಇಂಟ್ b ಎನ್ನುವ ಎರಡು ಆರ್ಗ್ಯುಮೆಂಟುಗಳನ್ನು ನಾವು ಪಾಸ್ ಮಾಡಿದ್ದೇವೆ
ಇದು a ಮತ್ತು b ಗಳ ವ್ಯತ್ಯಾಸವನ್ನು ರಿಟರ್ನ್ ಮಾಡುತ್ತದೆ
ಇದು ಡೀಫಾಲ್ಟ್ ಕನ್ಸ್ಟ್ರಕ್ಟರ್ ಆಗಿದೆ
ಇಲ್ಲಿ ನಾವು ಸ್ಕೋಪ್ ರೆಸಲ್ಯೂಶನ್ ಆಪರೇಟರನ್ನು ಬಳಸಿ ಡೀಫಾಲ್ಟ್ ಕನ್ಸ್ಟ್ರಕ್ಟರನ್ನು ಆಕ್ಸೆಸ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇದರಲ್ಲಿ ನಾವು x ಎನ್ನುವ ಒಂದು ವೇರಿಯಬಲ್ ಅನ್ನು ಡಿಫೈನ್ ಮಾಡಿದ್ದೇವೆ
ಇಲ್ಲಿ ಸಬ್ಟ್ರಾಕ್ಷನ್ ಎನ್ನುವ ಕ್ಲಾಸ್ ನ s ಎನ್ನುವ ಒಂದು ಒಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಆಮೇಲೆ s ಎನ್ನುವ ಒಬ್ಜೆಕ್ಟ್ ಅನ್ನು ಬಳಸಿ ನಾವು ಸಬ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಮತ್ತು 8 ಹಾಗೂ 4 ಈ ಎರಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡುತ್ತೇವೆ
ಆಗ ಇದರ ಫಲಿತಾಂಶವು x ಎನ್ನುವ ವೇರಿಯಬಲ್ ನಲ್ಲಿ ಸ್ಟೋರ್ ಆಗುತ್ತದೆ
ಮತ್ತು ನಾವು ವ್ಯತ್ಯಾಸವನ್ನು ಇಲ್ಲಿ ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಪ್ರೊಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿರಿ
ನಾವು ಕಂಪೈಲ್ ಮಾಡೋಣ
g ಸ್ಪೇಸ್ ಡಿಫಾಲ್ಟ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಡಿಇಎಫ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
def ಡಾಟ್ ಸ್ಲ್ಯಾಷ್ ಡಿಇಎಫ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಡಿಫರೆನ್ಸ್ ಇಸ್ 4 ಎಂದು ರಿಟರ್ನ್ ಆಗುತ್ತದೆ
ನಮ್ಮ ಪ್ರೊಗ್ರಾಂಗೆ ಹಿಂದಿರುಗಿರಿ
ಇಲ್ಲಿ ನಾವು ಫಂಕ್ಶನ್ ನ ವ್ಯಾಪ್ತಿಯೊಳಗೆ ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ ಎನ್ನುವುದನ್ನು ನೀವು ನೋಡಬಹುದು
ಮತ್ತು ನಮ್ಮ ಹಿಂದಿನ ಉದಾಹರಣೆಯಲ್ಲಿ ನಾವು ಒಬ್ಜೆಕ್ಟ್ ನ ವ್ಯಾಪ್ತಿಯೊಳಗೆ ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ
ಮತ್ತು ಇಲ್ಲಿ ಒಬ್ಜೆಕ್ಟ್ ಅನ್ನು ಬಳಸಿಕೊಂಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ
ನಾವು ಈಗ ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕನ್ಸ್ಟ್ರಕ್ಟರ್ಸ್ ಉದಾ
ಅಡಿಷನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಉದಾ
ಅಡಿಷನ್ obj3 4 ಡಿಸ್ಟ್ರಕ್ಟರ್ಸ್ ಉದಾ
Addition ಡೀಫಾಲ್ಟ್ ಕನ್ಸ್ಟ್ರಕ್ಟರ್ ಉದಾ
ಸಬ್ಟ್ರಾಕ್ಷನ್ ಇವುಗಳನ್ನು ಕಲಿತಿದ್ದೇವೆ
ಒಂದು ಅಸೈನ್ಮೆಂಟ್ ಎಂದು ಡಿವಿಷನ್ ಎನ್ನುವ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಿರಿ
ಈ ಕ್ಲಾಸ್ ಗಾಗಿ ಒಂದು ಕನ್ಸ್ಟ್ರಕ್ಟರನ್ನು ಕ್ರಿಯೇಟ್ ಮಾಡಿರಿ
ಕೊಟ್ಟಿರುವ ಎರಡು ಸಂಖ್ಯೆಗಳನ್ನು ಭಾಗಿಸುವ ದಿವಿದೆ ಎನ್ನುವ ಫಂಕ್ಶನ್ ಒಂದನ್ನು ಕ್ರಿಯೇಟ್ ಮಾಡಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಈ ಈ ಮೇಲ್ ಗೆ ಬರೆಯಿರಿ
ಕಾಂಟಾಕ್ಟ್ at ಸ್ಪೋಕನ್ ಹೈಫನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ contactspoken tutorialorg ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ
ಇದು ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು